ತುಂಬಾ ದೊಡ್ಡ ದೇವಸ್ಥಾನ ಮಂಟಪ ಮಂಟಪ ಆಮೆ ಆಮ್ಲೆಲೇ ಮೆಲೆ ಗೊಪುರದ ಮೆಲೆ ಒಂದು ಚಿಕ್ಕದಾಗಿ ಒಂದು ಸಣ್ಣದು ಇದು ಕಟ್ಟಿದ್ದಾರೆ .

ಇದು ಒಂದು ಹಳೆ ಕಾಲದ್ ದೇವಸ್ಥಾನ ಕಲ್ಲಿನಲ್ಲಿ ಕೆತ್ತಿರುವಂತಾ ದೇವಸ್ಥಾನ ಮೇಲೆಲ್ಲಾ ಆಗ್ಲೇ ಹಾಳಾಗಕ್ ಬಂದಿದೆ--

ಕೆರೆ ಅಥವಾ ಹೋಂಡಾ ಈ ತರ ಏನಾದ್ರು ಒಂದು ಈದ್ ಈರುತ್ತೆ ಅಲ್ಲಿ ಅಲ್ಲಿ ನಾವು ನೊಡಬಹುದು ಕಮಲದ ಹೂವು ಮತ್ತೆ ಅದ್ರರ್ಲಿತ್ತಕಂತ ಎಲೆ ಈ ಕಡೆ ಒಂದು ಚಿಕ್ಕದಾಗಿ ಒಂದು ಗುಡಸ್ಲು ಮನೆಥರ .

ಇದು ಒಂದು ಸರ್ಕಾರದ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಫೀಸ್ ಅನ್ನೋದು ಏನು ಇರಲ್ಲ ಬುಕ್ಸ್ ನ ತಗೊಂಡು ಆರಾಮಾಗಿ ಓದಿ ನಾವು ಮತ್ತೆ ಹಿಂದಿರುಗಿಸಬೇಕಾಗಿರುತ್ತೆ.

ಇದು ಅಷ್ಟೇ ದರ್ಗಾ ಅಥವಾ ಮಸೀದಿ ಅಂತ ಹೇಳ್ಬಹುದು.ಇದು ಮುಸ್ಲಿಮ್ಸ್ ಅವರ್ದು ಅವ್ರು ಯಾವದೇ ರೀತಿ ಪ್ರಾರ್ಥನೆ ಮಾಡಬೇಕಾದ್ರು ಅವ್ರ್ ದೇವರ್ಗೆ ಹೋಗಿ --

ಪ ಪಿಕ್ ಪೊಕೆಟ್ ಮಾಡುವಂತದ್ದಾಗಲಿ ಆ ತರ ಏನು ಮಾಡ್ಡೆ ಇರ್ಲಿ ಅನ್ನೊದಿಕ್ಕೋಸ್ಕರ ಈ ತರ ಆಮೇಲೆ ಈ ಕೋವಿಡ ೧೯ ದಗೋಸ್ಕರ --